ಸಾಂಗ್ ಹಾಡ್ತಾರೆ ಚೆನ್ನಾಗ್ ಇರುತ್ತೆ ಎಲ್ಲಾ ಚೆನ್ನಾಗ್ ಇದ್ ಆಗ್ತಿರುತ್ತೆ ಚೆನ್ನಾಗ್ ಮಾಡಬೇಕೆಲ್ಲ ಆಹ್ಹ್ ಅಂತ ಕೇಳ್ಕೊತಿನಿ.

ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬು ರೈತರು ಬೆನ್ನೆಲುಬು ಹಾಗು ರೈತರು ಬೆನ್ನೆಲುಬು ಹಾಗು ಕಾರ್ಮಿಕರು ಬೆನ್ನೆಲುಬು ಆಗಿದ್ದು ಕಾರ್ಮಿಕರಿಂದ್ ನಮಗೆ ಭಾರಿ ಅನುಕೂಲಗಳಾಗುತ್ತಾವೆ .

ನಮಿಗೆ ಬರಿ ಐಟೆಮ್ಗಳ ಸರಬರಾಜ್ ಮಾಡ್ತಾರೆ ಮತ್ತೆ ಈ ತರ ಬೇರೆ ಯಾವದಾದ್ರು ಕೆಲಸ ಇದ್ರೆ ಮಾಡ್ ಕೊಡ್ತಾರೆ.